ಅದೇ ಸುತ್ತಮುತ್ತ ಬಹಳಷ್ಟು ಗಿಡ ಮರಗಳು ಕಾನಸ್ತಾ ಇದೆ.

ಮತ್ತು ಆದ್ರು ಪಕ್ಕದಲ್ಲಿ ಮನೆನುಗಳು ಕಾಣುಸ್ತಾ ಇದೆ.

ಇಲ್ಲಿ ಒಂದು ಗ್ರೀನ್ಸ್ ದೊಡ್ಡ ಪ್ಲೇಸ್ ಕಾಣಿಸ್ತಾ ಇದೆ.

ಹಾಗೆ ಸುತ್ತಮುತ್ತ ಗಿರ ಮರಗಳು ಕಾಣುಸ್ತಾ ಇದೆ ಮತ್ತು ಕಟ್ಟಡ ಕೂಡ ಕಾಣುಸ್ತಾ ಇದೆ.

ಎಂ_ಡಿ_ಎಫ್ ಅಂಡ್ ಆಲ್ ಫರ್ನಿಚರ್ ಮಟೀರಿಯಲ್ಸ್ ಅಂತ ಪೋಸ್ಟರ್ ಹಾಕಂಗ್ ಕಾಣಿಸ್ತಿದೆ ಪೋಸ್ಟರ್ ಮೇಲ್ಗಡೆ ಬಕೆಟ್ಸ್ ಮತ್ತು ಬೇರೆ ವಸ್ತುಗಳು ಕಾಣಿಸ್ತಾ ಇದೆ.

ಇಲ್ಲಿ ಒಂದು ದೊಡ್ಡ ಹಾಲ್ ಕಾಣುಸ್ತಾ ಇದೆ ಆ ಹಾಲಿನ್ ಒಳಗಡೆ ಒಂದು ಪೋಸ್ಟರ್ ಹಾಕಿನ್ ಕಾಣುಸ್ತಾ ಇದೆ ಪೋಸ್ಟರ್ ಮೇ ಪೋಸ್ಟರ್ ಮೇಲೆ--

ಅದೇ ರೀತಿ ಮೈಗ್ ಹಚ್ಕೋಬ್ ಸಾಬೂನ್ ಮತ್ತು ಅರಿವೆ ಒಗ್ಯೋ ಸಾಬೂನ್ ಕಾಣಿಸ್ತಾ ಇದೆ.

ಶೋ ರೂಮ್ ಒಳಗಡೆ ಬಹಳಷ್ಟು ಸ್ಕೂಟಿ ಮತ್ತು ಗಾಡಿಗಳು ಕಾಣುಸ್ತ ಇದೆ.

ಗೇಟಿನ್ ಹೊರಗಡೆನು ಮರಗಳನ್ನು ಕಾಣುಸ್ತಾ ಇದೆ.

ಎ_ಟಿ_ಎಂ ಒಳಗಡೆ ಬಹಳಷ್ಟು ಜನ ನಿಂತಿದ್ ಕಾಣಸ್ತಾ ಇದೆ.

ಹಾಸ್ಪಿಟಲ್ ಒಳಗಡೆ ಒಬ್ಬಾಕಿ ನರ್ಸ್ ಕುಂತಿವಿ ಏನೋ ಬರೀಲಾತಿದ್ ಕಾಣಿಸ್ತಾ ಇದೆ.

ಅದರ ಬಾಜು ಒಬ್ಬ ಮನುಷ್ಯ ನಿಂತಿದ್ ಕಾಣಿಸ್ತಾ ಇದೆ.

ಅದೇ ರೀತಿ ಬಾಟೆಲ್ಸ್ ಕಾಣಸ್ತಾ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣಿಸ್ತಾ ಇದೆ.

ಮತ್ತು ಕೆಳಗಡೆ ಒಂದು ಉ ಗಾರ್ಡನ್ ಇದೆ.

ಮೇಲ್ಗಡೆ ಟೆಂಟ್ ಹೊಡ್ದಂಗ್ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣಸ್ತಾ ಇದೆ.

ಕಟ್ಟಡ ಮುಂದುಗಡೆ ಬಾಳ ಸುಂದರ ಗಾರ್ಡನ್ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಎಸ್ ಬಿ ಐ ಬ್ಯಾಂಕ್ ಕಾಣುಸ್ತ ಇದೆ.

ಮತ್ತು ಒಂದು ನೀರಿನ್ ಬಾಟಲ್ ಕಾಣಸ್ತಾ ಇದೆ.

ಅದೇ ರೀತಿ ಇದರ ಮುಂದೆ ರಸ್ತೆ ಇದೆ ರಸ್ತೆ ಮೇಲೆ ಆಟೋ ಕಾರುಗಳು ಕಾಣಿಸ್ತಾಇದೆ.

ಅಂಗಡಿ ಒಳಗಡೆ ಬಹಳಷ್ಟು ಟಾಪ್ಸ್ ಗಳು ಕಾಣಸ್ತಾ ಇದೆ.

ಇಲ್ಲಿ ಒಂದು ಬೇಕರಿ ಕಾಣುಸ್ತ ಇದೆ.

ಅದೇ ರೀತಿ ಅದರ ಸುತ್ತಮುತ್ತ ಬಹಳಷ್ಟು ಕಟ್ಟಡಗಳು ಕಾಣುಸ್ತಾಯಿದೆ.

ಇಲ್ಲಿ ಡೈನಿಂಗ್ಸ್ ಸ್ಟೇಬಲ್ಸ್ ಮತ್ತು ಚೇರ್ಸ್ ಗಳು ಕಾಣುಸ್ತಾ ಇದೆ.

ಆ ಚೇರಿನ್ ಮೇಲ್ಗಡೆ ಜನ ಕುಂತಿದ್ ಕಾಣಿಸ್ತಾ ಇದೆ.

ಅದೇ ರೀತಿ ಅದ್ರು ಪಕ್ಕದಲ್ಲಿ ಮತ್ತೊಂದು ಪೋಸ್ಟರ್ ಇದೆ.

ಇಲ್ಲಿ ಛತ್ ಹಾಕ್ಲಾತಿನ್ ಕಾಣಿಸ್ತಾ ಇದೆ.

ಅದೇ ರೀತಿ ಬಹಳಷ್ಟು ಕಟ್ಟಿಗೆಗಳು ಕಾಣುಸ್ತಾ ಇದೆ.

ಬಾಟಲ್ ಕಾನಿಸ್ತಾಯಿದೆ ಮತ್ತು ಎರಡು ದೊಡ್ಡ ನೀರಿನ ಬಾಟಲ್ ಕಾಣಿಸ್ತಾ ಇದೆ.